ಮಹಿಳೆಯರು ರೆಡಿಯಾಗಿದ್ದಾರೆ ಮತ್ತು ಪ್ರೋಹಿತರು ಇದ್ದಾರೆ. ಬುಟ್ಟಿಗಲ್ಲಿ ಅಕ್ಷತೆ ಹೂಗಳನ್ನು ಇರಿಸಲಾಗಿದೆ ಅಲಂಕಾರಿಕ ಹೂವುಗಳಿವೆ.

ಇಲ್ಲಿ ಮುಸಂಜೆ ಒತ್ತಿನಲಿ ಸೂರ್ಯನು ಪ್ರಾಕ್ಷಿಸುತಿದ್ದಾನೆ ಮತ್ತು ನೀರಿನ_

ಈ ಬಯಲಿನಲ್ಲಿ ಹಲವಾರು ಪುಸ್ತಕಾ ಬಂಡಾರದ ಮಾಳಿಗೆಗಳು ಕಾಣಿಸುತ್ತಿವೆ ಇಲ್ಲಿ ಹಲವಾರು ವ್ಯಕ್ತಿಗಳೂ ಹೆಗಲಿಗೆ ಕೈ ಚೀಲವನು ಹಾಕಿಕೊಂಡು ಪುಸ್ತಕ ಗಳನ್ನು ನೋಡಲು ನಿಂತಿದ್ದಾರೆ.

ಇಬ್ಬರೂ ಮುದುಕಿಯರೂ ಕುಂತು ಗಾಳಿ ಚಕರಿಯ ಮೇಲೆ ಕುಳಿತಿದ್ದಾ--

ಇಲ್ಲಿ ಒಂದು ರಸ್ತೆಯ ಮೇಲೆ ಒಂದು ಬಸ್ ನಿಂತಿದ್ದೆ ಈ ಬಸ್ನಿ ಮೇಲೆ ಬಿಳಿ ಬಣ್ಣದ ಅಕ್ಷರಗಳು ಇವೆ ಸಮೀರ್ ಟ್ರಾವೆಲ್ಸ್ ಅಂತ ಬರೆದಿದೆ

ಒಬ್ಬ ವ್ಯಕ್ತಿ ಬಸ್ ಅನ್ನು ಹತ್ತುತಿದ್ದಾನೆ ಕೆಲವರ ಕೈ ಯಲ್ಲಿ ಕೈಚೀಲಗಳು ಇವೆ ಒಬ್ಬ ಮಹಿಳೆ ಕಾರಿನ ಬಳಿ ನಿಂತಿ ನೋಡುತಿದ್ದಾಳೆ